ಹ್ಮ್ ತಗೊಳ್ತಿರೋರು ತಗೊಂಡುಹೋಗೋಕ್ ಪ್ರಯತ್ನಪಡ್ತಾ ಇದ್ದಾರೆ ಆಹ್ ಇನ್ನೂ ಕೆಲವೊಂದ್ ಅಂಗಡಿಗಳಲಿಲ್ಲಾ.

ಈ ಕಡೆ ಒಂದು ವಿಗ್ರಹ ಇದೆ ಈ ಕಡೆ ಸೈಡ್ ಒಂದು ದೇವ್ರ ಇರೋತರ ಕಾಣಿಸ್ತಾ ಇದೆ

ಅವುಗಳೆಲ್ಲ ವೈಟ್ ಮತ್ತೆ ಪಿಂಕ್ ಬಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ.

ಇದು ಒಂದು ಚಾಪ್ಸ್ ಅಂಗಡಿ ತರ ಇದೆ ಏಕಂದ್ರೆ ಹಮ್ ಇವ್ರು ಬಾಂಡ್ಲಿ ಎರಡು ಬಾಂಡ್ಲಿಗಳನ್ನ ಹಿಡ್ಕೊಂಡು ಅಲ್ಲಿ ಏನು ಕರಿತಾ ಇದ್ದಾರೆ ಕಸ್ಟಮರ್ ಒಬ್ರು ಕುತ್ಕೊಂಡು ಕಾಯ್ತಾ ಇದ್ದಾರೆ.

ಒಬ್ಬರು ಹಾಕೊಸ್ಕೊಂಡು ನಿಂತಿರೋ ತರ ಕಾಣಸ್ತಾಯಿದೆ.

ಇದು ರೋಡ್ ಸೈಡ್ ಅಲ್ಲಿ ಒಂದು ಇದ್ರಲ್ಲಿ ಡಾಫೋನ್ ಅಣ್ಣ ಓದ್ಕೊಂಡ್ ಬಂದಿದಾರೆ ಅದು ಡಾಫಿನೇ ಮರಿ ತರ ಕಾಣಿಸ್ತಾ ಇದೆ.

ಈಕಡೆ ಒಂದು ಸುತ್ತಿಗೆ ಬಿದ್ದಿದೆ ಆಮೇಲೆ ಈಕಡೆ ಒಂದು ಬ್ರಷ್ ಇದೆ ಅವ್ರು ಆಹ್ಹ್ ಆಮೇಲೆ ಈಕಡೆ ಒಂದು ಹುಳಿ ತರ ಏನೋ ಇದೆ.

ಎಲ್ಲರೂನು ಹತ್ತಿ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡೋರೆಲ್ಲ ಬ್ಲೂ ಎಲ್ ಅಲ್ಲಾ ಗ್ರೀನ್ ಕಲರ್ ಜಾಕೆಟ್ ಹಾಕೊಂಡು ನಿಂತಿದ್ದಾರೆ.

ಇದು ಏನು ದೇವರಿಗೆ ಡೆಕೋರೇಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿರೋ ತರ ಇದೆ ಎರಡು ಪಿಪಿ ಇದೆ ಒಂದು ಡೋಲ್ ತರ ಇದೆ.

ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಹ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಅಲ್ಲಿ ಆ ರಥನ ಡೆಕೋರೇಟ್ --

ಇದು ಬೋಟ್ ನ ಚಲಾಯಿಸ್ತಾರೋ ತರಹ ಕಾಣುಸ್ತಿದೆ ಆ ಬೋಟ್ ವೈಟ್ ಕಲರ್ ಆಗಿದೆ ಆಹ್ ಇದು ಸ್ಪೆಷಲ್ ಆಗಿದೆ ಯಾಕಂದ್ರೆ ಇದರಲ್ಲಿ ಬರೀ ಲೇಡೀಸ್ಗಳು ಇದಾರೆ.